ಪ್ಯಾಟರ್ನ್ ಚೆನ್ನಾಗಿದೆ ರೆಡ್ಡಿಶ್ ಕಲರ್ ಆಂಡ್ ಹಿಂದ್ಗಡೆ ಇದರ ಬ್ಯಾಗ್ರೌಂಡ್ ಕೂಡ.

ನೀಟಾಗಿ ಯಾವ್ದೋ ಹೊರಗಡೆ ಮ್ಯಾಟ್ ಹಾಕಿದ್ದಾರೆ ಮೇಲ್ಗಡೆ ಯಲ್ಲೋ ಕಲರ್ ನೀಲಿ ಪೀಲಿ ಪೀಲಿ.

ಬೆಳಗ್ಗೆ ಬೆಳಗ್ಗೆ ಯಾರೋ ರನ್ನಿಂಗ್ನಲ್ಲೊ ಇದ್ದಾರೆ ಸೂರ್ಯ ಕಾಣ್ತಿದ್ದಾನೆ ಹಸಿಯಾದ ಗಾ ಗ್ರಾಸ್ ಕಾಣ್ತಿದೇ.

ಈ ಕಡೇ ಏನೋ ಅರ್ಧ ಅರ್ಧ ಇದೆ ಎಸ್‌.ಸಿ ಐ.ಸಿ.ಸಿ ಏನೋ ಬರ್ದವ್ರೆ ಎಫ್.ಡಬ್ಲ್ಯೂ.ಎಲ್.ಎಸ್ --

ಕ್ಲೀನಿಂಗ್ ಮಾಡವ್ವ್ ಅವ್ರು ಬರ್ತಾರೆ ಕ್ಲೀನಿಂಗ್ ಮಡಕೆ ಅವರವರ ಕೆಲಸ ಮಾಡ್ಕೊಂಡು ಕುಂತರೆ ಅವರವರ ಕಾರ್ಯ ಮಾಡ್ಕೋತ .

ಈ ಕಡೆ ಕೂತಿ ಅವರ ತಾಯನ್ನ ಹಿಡ್ಕೊಂಡಿವೆ ಸಣ್ಣ ಕೋತಿಗಳು ಇಲ್ಲಿ ಒಬ್ರು ಅಂಕಲ್ ಏನೊ ನೋಡ್ತಾ ಇದ್ದಾರೆ ಇಲ್ಲೊಬ್ರು ಏನೊ ನೋಡ್ತಾ ಇದರೆ.

ಎಲ್ಲಾ ಮುಚ್ಚಿಟ್ಟಿದ್ದಾರೆ ಎ.ಟಿ.ಮ್ ಕಾರ್ಡ್ ಬ್ಯಾಂಕ್ ಎಲ್ಲಾ ಎ.ಟಿ.ಮ್ ಬ್ಯಾಂಕ್ ಎಲ್ಲಾ ಮುಚ್ಚ್ಬಿಟ್ಟದ್ರೆ .]